ಈ ಪಾರ್ಕ್ ಇನಲ್ಲಿ ಒಂದು ದೊಡ್ಡದಾದ ಶೆಡ್ ಅನ್ನು ನಾವು ಕಾಣಬಹುದು.

ಇದು ಒಂದು ಪಾರ್ಕಿನ ದೃಶ್ಯವೆಂದು ನಮಗೆ ತಿಳಿದುಬರುತ--

ಇವಾ ಎಣ್ಣೆಗಳನ್ನು ನಾವು ಕಾಣಬಹುದು ಹಾಗೆ ಇವುಗಳನ್ನು ಸಾಲಿನಂತೆ ಇಟ್ಟಿರುವುದ್ದನ್ನು ನಾವು ನೋಡಬೌದು.

ಮತ್ತು ಇದರಲ್ಲಿ ಒಂದು ದೇವರ ಫೋಟೋವನ್ನು ನಾವು ಕಾಣಬಹುದು ಮತ್ತು ಗೋಡೆಯ ಮೇಲೆ ಒಂದು ಫೋನ್ ಪೇ ಸ್ಕ್ಯಾನರ್ --

ಚಿಟಿಯನ್ನು ನೋಡಬಹುದು ಹಾಗೆ ಇದರಲ್ಲಿ ಲೈಟಿಂಗ್ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಕಾಣಬಹುದು.

ಇದು ಒಂದು ಗುಡ್ಡದ ಮೇಲಿನ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಈ ನದಿಯಲ್ಲಿ ಒಂದು ಮನೆ ಇರುವ ದೃಶ್ಯವನ್ನು ನಾವು ಕಾಣಬಹುದು.

ಇಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳು ಇರುವುದನ್ನು ನಾವು ಕಾಣಬಹುದು.

ಇದು ನೋಡಲು ತುಂಬಾ ಸುಂದರವಾಗಿದೆ ಮತ್ತು ಇದು ನೋಡಲು ಬಯಲು ವಾತಾವರಣದಲ್ಲಿ ಕಂಡು ಬರುತ್ತದೆ.

ಹಾಗೆ ಅದರ ಮೇಲೆ ಒಂದೆರಡು ಅಕ್ಷರ ಬರೆದಿರುವುದನ್ನು ನಾವು ನೋಡಬಹುದು.

ಇದು ಒಂದು ಹೋಟೆಲ್ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಇದರಲ್ಲಿ ಜನರೇಟ್ ವಿದ್ಯುತ್ ಕಂಬದ ಬೋರ್ಡ್ ಅನ್ನು ನಾವು ಕಾಣಬಹುದು.

ಈ ಹೊಳೆಯ ದಂಡೆಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವು ದೃಶ್ಯವನ್ನು ನಾವು ಕಾಣಬಹುದು.

ಇದು ಒಂದು ಆಸ್ಪತ್ರೆಯ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಮತ್ತು ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿರುವುದನ್ನು ನಾವು ಕಾಣಬಹುದು ಇದು ನೋಡೋಲು ತುಂಬಾನೇ ಸುಂದರವಾಗಿದೆ.

ಮತ್ತು ಇದರಲ್ಲಿ ಇಬ್ಬರು ರೀತಿಯಾದ ಹಲವಾರು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು ಮತ್ತು ಪ್ಲೇಟ್ ಗಳನ್ನು ಇದರಲ್ಲಿ ನೋಡಬಹುದು.

ಮತ್ತು ಇದರಲ್ಲಿ ಲೈಟಿಂಗ್ ನಾ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಕಾಣಬೋದು ಇದು ನೋಡಲು ತುಂಬಾನೇ ಸುಂದರವಾಗಿ--

ಈ ಡೈನಿಂಗ್ ಟೇಬಲ್ ಮತ್ತು ಮೆತ್ತಾದ ಚೇರ್ ಗಳನ್ನು ನಾವು ಕಾಣಬಹುದು.

ಮತ್ತು ಇದರಲ್ಲಿ ಲೈಟಿಂಗ್ ನ ವ್ಯವಸ್ತೆ ಅಳವಡಿಸಿದ್ದನ್ನು ನಾವು ನೋಡಬಹುದು ಅದು ನೋಡಲು ತುಂಬಾನೇ ಸುಂದರವಾಗಿದೆ.

ಮತ್ತು ಇದರ ಟೇಬಲಿನ ಮೇಲೆ ಚಾ ಕುಡಿವಾ ಗ್ಲಾಸ್ ಅನ್ನು ಅಳವಡಿಸಿದ್ದನ್ನು ಅಲ್ಲಲ್ಲಿ ನಾವು ಎಲ್ಲಿಗೆಕಾಣಬಹುದು.

ಇದು ಒಂದು ಅಂಗಡಿಯ ಮುಂಭಾಗದ ಎಂದು ನಮಗೆ ತಿಳಿದು ಬರುತ್ತದೆ.

ಇದರ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಒಂದು ಮಗುವನ್ನು ಹಿಡಿದು ನಿಂತಿರುವ ದೃಶ್ಯವನ್ನು ಕಾಣಬಹುದು.

ಇದು ಒಂದು ರೋಡಿನ ದೃಶ್ಯ ಎಂದು ತಿಳಿದು ಬರುತ್ತದೆ ಇದರಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳನ್ನು ಕಾಣಬಹುದು.

ಹಾಗೆ ಇದರ ಮುಂಭಾಗದಲ್ಲಿ ಒಂದು ಕಾರು ಮತ್ತು ಒಂದು ಬೈಕ್ ಅನ್ನು ನಾವು ನೋಡಬಹುದು.

ಹಾಗೆ ಗಿಡ ಮರಗಳು ಇರುವುದನ್ನು ಇಲ್ಲಿ ನಾವು ನೋಡಬಹುದು.

ಹಾಗೆ ಮೇಲೆ ಒಂದು ಕಳಸದ ಗೋಪುರವನ್ನು ನಾವು ನೋಡಬಹುದು ಹಾಗೆ ಅಕ್ಕಪಕ್ಕದಲ್ಲಿ ಗಿಡಮರಗಳನ್ನು ನಾವು ಕಾಣಬಹುದು.